ಬುಕ್‌ ಸ್ಟಾಲ್‌ ಇದೆ ಈ ಬುಕ್‌ ಸ್ಟಾಲ್‌ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಷ್ಟೊಂದು ತರದ್ ಸಿಲೇಬಸ್ ಗಳ ಬುಕ್ಸ್ ಇವೆ ತುಂಬಾ ಚೆನ್ನಾಗಿ ಬೇರೆ ಜೋಡಿಸಿದ್ದಾರೆ ಬುಕ್ಸ್ ಗಳನೆಲ್ಲಾ --

ಪೋಸ್ಟ್ ಆಫೀಸ್ ಕಾಣ್ತಾ ಇದೆ ಪೋಸ್ಟ್ ಆಫೀಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಗೇಟ್ ಇದೆ ಕಾಂಪೌಂಡ್ ಕೂಡ ಇದೆ ಅದರ ಒಳಗಡೆ ಗಾಡಿ ಕೂಡ ನಿಂತುಕೊಂಡಿದೆ ದೊಡ್ಡದಾದ ಮರ ಕೂಡ ಇದೆ ಪೋಸ್ಟ್ ಆಫೀಸ್ ಅಲ್ಲಿ--

ಮತ್ತೆ ಎ_ಟಿ_ಎಂ ಇರುವುದರಿಂದ ಕೂಡ ತುಂಬಾ ಯುಸು ಎಮೆರ್ಜೆನ್ಸಿ ಏನಾದ್ರು ಅಮೌಂಟ್ ಫಿಟ್ಸದಿದ್ದ್ರೆ ಎ_ಟಿ_ಎಂ ಇಗೆ ಹೋಗಿ ನಾವ್ ಡ್ರಾ ಮಾಡ್ಕೊಂಡ್ ಬಾರ್ಬೊಹೋದು ಕೂಡಾ. ಎ_ಟಿ_ಎಂ ಇರೋದ್ರಿಂದ ಮಾತ್ರೆ ತುಂಬಾ ಯುಸ ಇದೆ ಮಾತ್ರಾ.

ಸ್ಟಾಂಡ್ ಇದೆ ಜನಗಳು ಎಲ್ಲಾ ನಿಂತಿದ್ದಾರೆ. ಬಸ್ ಕೂಡ ಸ್ಟಾಂಡ್ ಅಲ್ಲಿ ನಿಂತಿದೆ.

ಇಲ್ಲಿ ಒಂದು ದೊಡ್ಡದು ಒಂದು ಅಂಗಡಿ ಕಾಣಸುತ್ತಾ ಇದೆ. ಕೋ ಕೋ ಕೋಲಾ ಅಂತ ಬೋರ್ಡ್ ಹಾಕಿದಾರೆ. ಎರೆಡು ಕಂ ಗ್ರಿಲ್ ಗಳು ಇದ್ದವೆ. ಸುತ್ತಾ ಕಾಮ್ಪೌಂಡ್ ಹಾಗಿದೆ.

ಮತ್ತೆ ಇಲ್ಲಿ ಒಂದು ಲೈಟ್ ಕೂಡಾ ಬಿಟ್ಟಿದ್ದಾರೆ ಟುಬೆಲೈಟ್ . ಒಂದ್ ವೈರ್ ಗಲ್ಲೆಲ್ಲ ಪಾಸ್ ಆಗಿದೆ ಇಲ್ಲಿ.

ಈ ದೊಡ್ಡದೊಂದು ಸಿನಿಮಾ ಹಾಲ್ ಕಾಣುಸ್ತಿದೆ ಮುಂದೆ ವೈಟ್ ಸ್ಕ್ರೀನ್ ಅನ್ನ ಬಿಟ್ಟಿದ್ದಾರೆ ಸುತ್ತ ಲೈಟಿಂಗ್ ಅನ್ನ ಆನ್ ಮಾಡಿದಾರೆ ಇಲ್ಲಿ ಇಬ್ರೂ ವ್ಯಕ್ತಿಗಳು ನಿಂತ್ತಿದ್ದಾರೆ ಬಾಲ್ಕನಿಯಲ್ಲಿ ಕಾಲಿ ಸೀಟಗಳಿದೆ .

ಒಂದು ಸಿನೆಮಾ ಥಿಯೇಟರ್ ಇದೆ ಎರಡು ರೆಡ್ ಲೈಟ್ ಆನ್ ಆಗಿದೆ . ಲೈಟ್ ಗಳಾಗಿದೆ ಇಬ್ರು ವ್ಯಕ್ತಿಗಳು ನಿಂತಿದಾರೆ .